ಬಸ್ ಸ್ಟಾಂಡ್ ನಲ್ಲಿ ಬಸ್ಸು ನಿಂತಿದೆ ಮ --

ಶಿಕ್ಷಕರು ಅದನ್ನು ಗಮನಸಿ ನೋಡುತ್ತಿದ್ದಾರೆ .

ಒಂದು ಮನೆಯ ಮುಂದೆ ದೊಡ್ಡ ಮನೆತನವಿರುವುದೊಂದು ಕಾಣಿಸುತ್ತದೆ.

ಹಳೆ ಪ್ರಾಚೀನ ಕಟ್ಟಡ ಕಟ್ಟಡದ ದ್ವಾರ ಬಾಗಿಲು.

ಮತ್ತು ಅದರ ಮುಂದೆ ಏನೋ ಮಾರ್ಕ್ ಇದೆ ಮತ್ತು ಅದರ ಮುಂದೆ ಬಾಗಿಲಿಗೆ ಆನೆಯ ಸೊಂಡಿ ಇದೆ--

ಒಣ ತರದ ದ್ರಾಕ್ಷೀ.